ಇಲ್ಲಿ ಹಲವಾರು ಜನ ನಿಂತು ಮಾತನಾಡುತ್ತಿರುವುದನು ನಾವು ನೋಡಬಹುದಾಗಿದೆ.

ಇಲ್ಲಿ ಇಬ್ಬರು ಮನುಷ್ಯರನ್ನು ನಾವು ಕಾಣಬಹುದಾಗಿದೆ.

ಈ ಮಸೀದಿಯ ಒಳಗಡೆ ಹಲವಾರು ಜನರು ಇರುವುದನ್ನು ನಾವು ನೋಡಬಹುದು.

ಹಾಗೆಯೆ ಅವನು ಕೈಯಲ್ಲಿ ಒಂದು ರಾಡ್ ಹಿಡಿದಿರುವುದನ್ನು ಸಹ ನಾವು ನೋಡಬಹುದಾಗಿದೆ.

ಹಾಗೆ ಗಮನಿಸಿದರೆ ಫ್ಯಾನ್ ಅನ್ನು ಸಹ ನಾವು ಇಲ್ಲಿ ನೋಡಬಹುದು ಹಾಗೆ ವಾಟರ್ ಕ್ಯಾನನ್ನು ಸಹ ನಾವು ಇಲ್ಲಿ ಗಮನಿಸಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ರಸ್ತೆ ಎಂದು ನಾವು ತಿಳಿಯಬಹುದು.

ಹಾಗೆ ಅವನು ಬಬ್ಯಾಗ್ನಲ್ಲಿ ಇಟ್ಟಿರುದನ್ನು ಸಹ ನಾವು ಕಾಣಬಹುದು.

ಹಾಗೆ ಕಮಲದ ಮೊಗ್ಗುಗಳನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ ಹಾಗೆ ಇಲ್ಲಿ ಒಂದು ಬಾತುಕೋಳಿ ನೀರು ಕುಡಿಯುವ ದೃಶ್ಯ ನಾವು ಕಾಣಬಹುದು.

ಹಾಗೆ ರೋಡಿನ ಮೇಲೆ ಒಂದು ಟೆಂಪೋ ಇರುವುದನ್ನು ನಾವು ಕಾಣಬಹುದು.

ಇಲ್ಲಿ ಹಲವಾರು ಬಸ್ ಗಳನ್ನು ನಾವು ಕಾಣಬಹುದಾಗಿದೆ ಹಾಗೆ ಹಲವಾರು ಮನುಷ್ಯರನ್ನು ನಾವು ಇಲ್ಲಿ ಕಾಣಬಹುದು.